ಇದ್ರಲ್ ಬಟ್ಟೆ ಕೂಡ ಎಲ್ಲಾ ಕಾಣಸ್ --

ಈಗ ಕಣ್ಣೀರ್ ಬಂದ್ ಗಿಡಗಳು ನೀರು ಹಡುಗು --

ಬೊಡಿ ತೋರಿಸಿರುವ ಒಂದ್ ಫೋಟೋ ಎಳದು --

ಟವರ್ ಅದ್ ಏರ್ಟೆಲ್ ಟವರ್ರೋ ಐ.ಡಿ ಟವರ್ ಅಂತ ಗೊತ್ತಿಲ್ಲಆದ್ರೂ ಸಿಗ್ನಲ್ ಟವರ್ ಇದೆ.

ಕೆಳಗಲ ಸ ನೋಡಿದ್ರೆ ಮೊಡೆರ್ನ್ ಆಗ್ ಕಾಣಸ್ತಿದ್ದಂಗ್ ಆಗುತ್ತೆ ಕೆಳಗಲ.

ಹುಲ್ಲ್ ಹಾಕಿದಾರೆ ಮತ್ತೆ ಗಿಡಗಳಿಗೆ ಜಾಲಿ ಹಾಕಿದೆ ಹೊರಬರಲಾರ್ದಂಗ ಜಾಲಿ ಹಾಕಿದ್ದಾರೆ.

ತ್ತೊಂಬ್ ಸ್ಕೂಟಿ ಇದೆ ಇಬ್ರ್ ನಿಂತಿದಾರೆ ಒಬ್ರ್ ಲೇಡಿಸ್ಸ್ ಒಂದ್ ಬಾಯ್ಸು ಅವ್ರೆ ನಿಂತಿದಾರೆ.

ಅಲ್ ಬುಕ್ಕಿಂಗ್ ಮಾಡತ್ತೋ ಮತ್ತ್ ಕುಂತಿದ್ದಾನ್ ಬುಕ್ಕಿಂಗೂ ತಗೋಂತಿದ್ದಾನೆ.

ಹ್ಮ್ ಗೇಟ್ ಇದು ಮತ್ತ್ ಗೇಟ್ ತೆಗ್ದ್ ಹೋಗುವಾಗ ಹೆಣ್ ಮಗ್ಳ್ ನಿಂತಿದ್ದಾಳ್ ಆಂಟಿ .

ಮಾವಿನ್ ಕೆರೆ ಅನ್ಕೊಂತೀನಿ ನಾನ್ ಮತ್ತೆ ಕಂಪೋಮ್ ಆಗಿ ಮಾವಿನ್ ಕೆರೆ ಇದು.

ಇಲ್ ನಮ್ ಮುಂದಕ್ ಚರ್ಚ್ ಅನ್ನೋದಲ್ಲ ಇದು ಸ್ವಲ್ಪ ಮುಂದಗಡನೆ ಅಂಗೆ ಎ ಏಸುವಿನ ಫೋಟೋ ಇದೆ ಅಲ್ವ.

ಇನ್ಸೆಂಟ್ ಇರತ್ತಲ್ಲ ಅದಕ್ಕ್ ಮಾಡೋರ್ ಒಬ್ರ್ ನಿಂತಿದ್ದಾರೆ.

ಎಲ್ಲಾ ಒಳಗ್ ಬಟಿಗ್ ಸಿಲ್ಲಗಳ್ ಬಿಸಾಕಿದರಲ್ವ ಪೋಸ್ಟ್ ಓಫೀಸ್ ಅಲ್ ಅದೇ ತರ.

ಹಾಗೆ ಇದು ಗಾರ್ಡನ್ನು ಹುಲ್ಲು ಮತ್ತೆ ಹೆಚ್ಚಾಗಿದೆ ಗಿಡಗಳು ಮತ್ತು ಸುಂದರವಾಗಿರುವೆ.

ಕೇ ಒಂದು ಕುಂಟೆಯಾಗ್ಲಿ ಅನ್ ನಾನ್ ನೋಡಕ್ ಹೋತರ್ಲೆ --

ಹೊಸ ಗೇಟು ವೆಲ್ಡಿಂಗು ಡಿಸೈನ್ ಟೈಪು --